ಆ ಇದೊಂದು ಆಫೀಸ್ ಆಫೀಸ್ ಅಲ್ಲಿ ಒಂದು ಚೇರ್ ಒಂದು ಕೂತುಕೊಣಕ್ಕೆ ವ್ಯವಸ್ಥೆ ತುಂಬಾ ಚನ್ನಾಗಿದೆ .

ಇದೊಂದು ಬೋರ್ಡ್ ತರ ಹಾಕಿದರೆ ಆ ಬೋರ್ಡ್ ಮೇಲೆ ಪಿರಂಗಿಪುರ ಅಂತ ನೇಮ್ ಇದೆ ಮತ್ತೆ ಇನೊಕ್ಸ್ ಅಂತ ಇದೆ. ಅದೊಂದು ತರ ಇದೆ.

ಈದ್ ಒಂದು ದೊಡ್ಡ ಮಸೀದಿ. ಅಮೀಗ ಈಕಡೆ ಯಾವ ಇಲ್ಲ. ಪ್ರಶಾಂತವಾಗಿದೆ. ಒಂದು ಫ್ಯಾನ್ ಅಲ್ಲಾ ಇಲ್ಲಿ ಫ್ಯಾನ್ ತುಂಬಾ ಫ್ಯಾನ್ ಗಳಿವೆ. .

ಇಲ್ಲೊಂದು ಮಸೀದಿ ಇದೆ ಈ ಮಸೀದಿ ಪಕ್ಕದಲ್ಲಿ ಲೈಟ್ ಕಂಬ ಇದೆ ಆ ಕಂಬದ ಮೇಲೆ ಒಂದ್ ಪಕ್ಕದಲ್ಲಿ ಆಕಡೆ ಈ ಕಡೆ ಒಂದ್ ವೈರಿಂಗ್ ಹೋಗಿದೆ ವೈರು --

ಆ ದೊಡ್ಡ ಮಾಲ ಅಲ್ಲಿ ಅ ಮಾಲ ಅಲ್ಲಿ ಸ್ವಲ್ಪ ಅಹ್ ಡ್ರಸಸ್ ಇದೆ. ಚಿಕ್ಕ ಮಕ್ಕಳು ಅಹ್ ಫೋಟೋಸ್ ಮೇಲೆ ಹಾಕಿದ್ದಾರೆ.

ತುಂಬಾ ಚನ್ನಾಗಿದೆ ರೋಡ್ ಬಂದು ಸೂಪರ್ ಆಗಿದೆ.

ಇದೊಂದು ಅನಿಮಿಯ ರೋಡಾಗಿ ಹಾಕಿದ್ದಾರೆ ಗೋವಿಂದರಾಜ ಮತ್ತು ಅವ್ರು ಕೋ ಇದರ ಹೆಸರು ನೇಮ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ.

ಇದ್ ಬಂದು ವೈಟ್ ಕಲರು ಕಾರು ಇದು ಕಾರ್ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಬೋರ್ಡ್ ಇದೆ ಚಕ್ರ ಒಂದು ಬಿಳಿ ಕಲರ್ ಇದೆ ಅದು ಒಂದು ರೋಡಲ್ಲಿ ನಿಂತಿದೆ. ತುಂಬಾ ಚೆನ್ನಾಗಿ --

ಇದೊಂದು ಮಸೀದಿ ತರ ಇದೆ ಆ ಮಸೀದಿ ಕೆಳಗಡೆ ಗ್ರೀನ್ ಕಲರ್ ಆರೆಂಜ್ ಕಲರ್ ಒಂದು ಡೆಕೊರೇಷನ್ ಮಾಡಿದ್ದಾರೆ. ಅಂದರು ಇಬ್ಬರು ನಿಂತಿದ್ದಾರೆ ಅಲ್ಲಿ ಮತ್ತೆ ಗುಹೆ ತರ ಇದೆ.

ಇದು ಬಂದು ತರಕಾರಿ ವ್ಯಾಪಾರ ಮಾಡ್ತಿದಾರೆ ಒಬ್ಬರು ಛತ್ರಿ ಸಹಾ ಇದೆ ವ್ಯಾಪಾರ ಮಾಡುವವರಮೇಲೆ ಒಂದು ಚಿಲಾ ಎತ್ತ್ಕೊಂಡಿದಾರೆ ಒಬ್ಬ್ರು ತೊಗೊಂತಿದಾರೆ ಒಬ್ಬ್ರು ಹೋಗ್ತಿದಾರೆ --

ಇದೊಂದು ಉದ್ಯಾನವನ ಕುವೆಂಪು ನಗರ ಅಂತೆ ಒಂದು ಗೇಟ್ ಇದೆ ಗೇಟ್ ಹಿಂದ್ಗಡೆ ಒಬ್ಬ ಹೋಗ್ತಿದ್ದಾನೆ ಒಂದು ಗಿಡಗಳೆಲ್ಲ ಇದೆ ತುಂಬಾ ದೊಡ್ಡ ಗಿಡಗಳು ಇವೆ .

ಇದು ಬಂದು ಈಜಕ್ಕೆ ಒಂದು ನೀರ್ ಇದೆ ಒಂದು ರೌಂಡಗಿ ಬ್ರೌನ್ ಹಾಕಿದಾರೆ ಅಲ್ಲಿ ಜಾರಕೊಂಡು ಬರ್ಬೋದು --

ಅಬ್ಬಾ ತುಂಬಾ ಚನಾಗ್ ಇದೆ ಕಾರ್ ಬಂದು ಕಾರ್ ಗೆ ಪೂಜೆ ಮಾಡಿದರೆ ಅವತ್ತಿನ್ದೆ ಕಾರು ಕಾಸ್ಟ್ಲಿ ಕಾರು ಅನಿಸುತ್ತೆದೇ.